ಇದು ಹಲವಾರು ಆಹ್ಹ್ ತುರ್ತು ಸಂದರ್ಭಗಳಲ್ಲಿ ಉಪಯುಕ್ತ ಆಗುವ ಈ ಒಂದು ವ್ಯವಸ್ಥೆಯು ತುಂಬಾ ಪ್ರಯೋ --

ಇದ್ದೀರಾ ಇದರ ವಿಸ್ತಿರ್ನ ಕೂಡ ತುಂಬಾ ದೊಡ್ಡದಾಗಿದು ಇದರ ಮುಂಭಾಗದಲ್ಲಿ ಕಂಡು ಬರುವ ರಸ್ತೆಯು ಕೂಡ ಯಾವುದೇ ರೀತಿಯ ಗೊಂದಲಗಳನ್ನು ಕಾಣುವ ರೀತಿಯಲ್ಲಿ ಇಲ್ಲ ವಾಟ --

ಇದು ಲಿಕ್ವಿಡ್ ಮಾದರಿಯ ಒಂದು ಪೆಟ್ರೋಲೆಯಂ ಅಂಡ್ ಡೀಸೆಲ್ ರೀತಿಯ ಉತ್ಪನ್ನ್ಗಳ್ಳನು ನಾವು ಇಲ್ಲಿ ಕಾಣಬಹುದಾಗಿದೆ ಇವು ಉಪಯುಕ್ತ ಆ ಕಡೆ ಹೆಚ್ಚಿವೆ

ಇಲ್ಲಿ ನಾವು ನೋಡುತಿರುವ ಒಂದು ದೃಶ್ಯವೂ ಅದ್ಬುತ ವಾದ ಕಟ್ಟದ ದೃಶ್ಯ ವನ್ನು ಕಾಣುತಿದ್ದೇವೆ.

ಕಾಮಗಾರಿಯ ಒಂದು ರೀತಿಯ ಯಾವ ರೀತಿಯಲ್ಲಿ ರಚನೆ ಆಗುತಿದ್ದೆ ಹಾಗು ಎಷ್ಟು ಶ್ರಮದಿಂದ ರಚನೆ ಅಗುತಿದೆ ಎಂಬುದನ್ನು ನಾವು ಕಾಣಬಹುದಾಗಿದೆ.

ಹಾಗು ಸುತ್ತಮುತ್ತಲು ಪ್ರಶಾಂತತೆ ಇರುವ ಈ ದ್ರಶ್ಯದಲ್ಲಿ ಈ ಕಪ್ಪು ಬಣ್ಣದ ಈ ಶಿಲೆಯು ತುಂಬಾ ಆಕರ್ಷಕವಾಗಿದೆ.

ಈ ಒಂದು ದೃಶ್ಯದಲ್ಲಿ ನಾವು ರಸ್ತೆಯ ಬದಿಗಳಲ್ಲಿ ಆಹ್ಹ್ ಒಂದು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಕಾಮಗಾರಿಯು ಆಗುತ್ತಿರುವ ದೃಶ್ಯವನ್ನು ಕಾಣುತ್ತಿದ್ದೇವೆ.

ಇದು ಒಂದು ಗಂಡುಮಕ್ಕಳ ಹೆಚ್ಚು ಉಯುಕ್ತತೆ ಯಾದ ಆಗಿದೆ

ಭಾರತೀಯ ಸ್ಟೇಟ್ ಬ್ಯಾಂಕ್ ಇದು ಒಂದು ಉಪಯುಕ್ತತೆ ಹಾಗೂ ತುಂಬಾ ಎಚ್ಚರಿಕೆ ಇಂದ --

ಎ.ಟಿ.ಎಂ ವಿಸ್ತ್ರೀತ ರೂಪ ಆಟೋಮ್ಯಾಟಿ ಕ್ದೆಲ್ಲ ಮಿಷನ್ ಆಗಿದೆ ಹಾಗೂ ಯಾವುದೇ ಸಮಯದಲ್ಲಿ ಕೂಡ ಹಣಾ ಬಿಡಿಸಕೊಳ್ಳಬಹುದಾಗಿದೆ ಜನ ಸಾಮಾನ್ಯರಿಗೆ ಇದು ತುಂಬಾ ಉಪಯುಕ್ತತೆ ಆಗಿದೆ .